ಆ ನ್ಯೂ ಡಿ_ಎಕ್ಸ್ ಸ್ಟೇರ್ಸ್ ಎಂದು ಬರೆಯಲಾಗಿದೆ ಮತ್ತು--

ಇಲ್ಲಿ ಒಂದು ಬಾಗಲು ಬಾಗಿಲನ್ನು ಹಾಕಲಾಗಿದೆ ಮ--

ಮತ್ತು ಇಲ್ಲಿ ಎರಡು ರೂಮ್ ಗಳು ಇವೆ.

ಮತ್ತು ಚಾಕಲೇಟ್ ಕೇಕ್ ತ್ರೀ ಸ್ಟೆಪ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕೇಕ್ ಗಳನ್ನು--

ಇದು ಒಂದು ಐಕಾನಿಕ್ ರೆಸ್ಟೊರೆಂಟ್ ಆಗಿದೆ.

ಇದಕ್ಕೆ ಸೋಲಾರ್ ಸಿಸ್ಟಮ್ ಮೇಲೆ ಒಂದು ಕಬ್ಬಿಣವನ್ನು ಹಾಕಿ --

ಮತ್ತು ಪಕ್ಕದಲ್ಲಿ ವ್ಯಾರ್ ಎರಡು ವಾಟರ್ ಬೊಟಲ್ ಗಳನ್ನ ಇಡಲಾಗಿದೆ ಇನ್ --

ಮತ್ತು ಅವುಗಳನ್ನು ಯಾವ ಯಾವ ಅಂ ಸ್ಟಡೀಸ್ ಎಲ್ಲಾಗಳನ್ನು ಎಲ್ಲಾ ಬುಕ್ಸ್ ಗಳನ್ನು ಬಾಕ್ಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಡಲಾಗಿದೆ.

ಮತ್ತು ಅದರಲ್ಲಿ ಗ್ರೇ ಕಲರ್ ಮತ್ತ ವೈಟ್ ಕಲರ್ ಮಿಕ್ಸ್ ಆಗಿ ಅದರ ಮೈ ಬಣ್ಣ ಇದೆ ಮಾ--

ಒಂದಿಷ್ಟು ಅ ಬಾಯ್ಸ್ ತಮಗೆ ಬೇಕಾದ ಬುಕ್ಸ್ ಗಳನ್ನು ಕೇಳುತ್ತಿದ್ದಾರೆ.

ಮತ್ತು ಇದಕ್ಕೆ ಯಲ್ಲೋ ಕಲರ್ ಬಣ್ಣ ಕೊಡಲಾಗಿದೆ.

ಇಲ್ಲಿ ಒಂದು ಇನ್ ಹೌಸ್ ಪ್ರೊಡಕ್ಷನ್ ಎಂದು ಅ ಹಾಕಲಾಗಿದೆ ಬೋರ್ಡ್ --

ಮತ್ತು ಅದಕ್ಕೆ ಕಿಬೋರ್ಡ್ ವ್ಯವಸ್ಥೆ ಮಾಡಲಾಗಿದೆ.

ಮತ್ತು ಒಳಗಡೆ ಕರಡಿ ದಾಮ ಅಂದ್ರು ಇದೊಂದು ಪ್ರಾಣಿಗಳ ಸಂಗ ಕಂಗ್ರಾಲಯ ಆಗಿದೆ.

ಅದು ಆ ಹೊಸಪೇಟೆ ಪಾರ್ಕ್ ಇದೆ.